ನಾವ್ ಆಟೋ ದಲ್ಲಿ ಅಂದ್ರೆ ಟ್ರಾಫಿಕ್ ಅಲ್ಲಿ ಇದ್ ಮಾಡಕ್ ಹೋದಾಗ್ ಎಲ್ಲರು ಅರ್ಜೆಂಟ್ ಹೋಗ್ಬೇಕಂದ್ಅಂದಾಗ

ಒಬ್ಬ ಸ್ಪಾಟ್ ಅಲ್ಲೇ ಔಟ್ ಆಗ್ಬಿಟ್ಟ.

ಫ್ರೆಂಡ್ ಜೊತೆಗೆಯೇ ಮಾಲ್ ಹೋಗಿದ್ದೋ ಬಟ್ಟೆ ತೊಗೊಂಡ್ ಬಂದ ಅಂತ ಒಂತರ ಏನೋ ಒಂತರ--

ನಾವ್ ಮದ್ವೆ ಟೈಮ್ ಮ ಮನೆ ಮುಂದೆ ಚಪ್ರಾ ಮ ತೆಂಗಿನಗರಿ ಚಪ್ರಾ ಹಾಕೊಂಡು ಹೂ ಎಲ್ಲ ತೋರಣ ಕಟ್ಟು ಬಾಳೆ ಕಂಬದ್ ತೋರಣ ಕಟ್ಕೊಂಡು

ಕ್ಲೀನ್ ಆಗಿ ಆಟಾಡ್ಕೊಂಡು ಮತ್ತೆ ಅಲ್ಲಿಂದ ಬರೋ ಹಳ್ಹಳ್ಳಿ ಇಂದ ಬರೋ ಒಂದೊಂದ್ ಟೀಮ್ ಗೆಲ್ಲ ನೋಡ್ಕೊಂಡು ಆಟಾಡ್ಕೊಂಡು ಸ್ಟೇಡಿಯಂ ಅಲ್ಲಿ ಎಂಜಾಯ್ ಮಾ ಎಂಜಾಯ್ ಚನಾಗ್ ಮಾಡಿದ್ದೋ.